ಇಲ್ಲಿ ಒಂದು ಹೊಂಡವನ್ನು ನೋಡಬಹುದಾಗಿದೆ ಮತ್ತು ಒಬ್ಬ ದೋಡ್ಡವಾದ ಬಂಡೆಯನ್ನು ಸಹ ನೋಡಬಹುದಾಗಿದೆ .

ಸುತ್ತು ಮುಟ್ಟಲು ಗಿಡ ಮರಗಳ್ಳನು ಇರುವುದನ್ನು ಕಾಣಬಹುದಾಗಿದೆ ಮೂವರು ವೆಕ್ತಿಗಳು ಇರುವುದನ್ನ ಇಲ್ಲಿ ನೋಡ ಬಹುದಾಗಿದೆ .

ಚಿತ್ರದಲ್ಲಿ ಹುಮ್ಮ್ ವಾಹನ ಗಲ್ಲನು ನಿಂತಿರುವು ದನ್ನು ನೋಡಬಹುದಾಗಿದೆ ಮಳೆ ಬರುತ್ತಿರುವ ದನ್ನು ನೋಡ ಬಹುದಾಗಿದೆ ಮೂವರು ಉಮ್ ಮಹಿಳೆಯರು ಛತ್ರಿ ಹಿಡಿದು ನಡಿಯುತ್ತಿರುವುದನ್ನು ಮತ್ತು ಚಿಕ್ಕ ಗಿಡ ಮರಗಳ್ಳನು ಈ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ.

ಈ ಈ ಚಿತ್ರದಲ್ಲಿ ಒಂದು ಕಟ್ಟಡವನ್ನು ಮತ್ತು ಹಳದಿ ಬಣ್ಣದ ಗೇಟನ್ನು ನೋಡ ಬಹುದಾಗಿದೆ ಮತ್ತು ಮಣ್ಣಿನ ಗುಡ್ಡೆಯನ್ನು ಮತ್ತು ಹಿಂಭಾಗದಲ್ಲಿ ಗಿಡ ಮರಗಳ್ಳನು ಸಹ ಈ ಚಿತ್ರದಲ್ಲಿ ನಾವು ಕಾನಾಬಹುದಾಗಿದೆ .

ಇದೊಂದು ಕಲ್ಯಾಣಿಯ ಚಿತ್ರವಾಗಿದ್ದು ಹಸಿರು ಬಣ್ಣದ ನೀರನ್ನ ನೋಡಬಹುದಾಗಿದೆ ಗುಲಾಬಿ ನೀಲಿ ಬಣ್ಣದ ಕಟ್ಟಡಗಳು ಮತ್ತು ಕೇಸರಿ ಬಣ್ಣದ ಧ್ವಜ.

ಡಸ್ಟ್ಬಿನ್ ಅನ್ನು ಮತ್ತು ಐಸ್ ಕ್ರೀಮಿನ ಚಿತ್ರಣವನ್ನು ಅಹ್ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಹಳದಿ ಕೆಂಪು ಬಣ್ಣದ ಧ್ವಜವನ್ನು ನೋಡಬಹುದಾಗಿದೆ ಮತ್ತು ಹಲವಾರು ವಾಹನಗಳು ನಿತ್ತಿರುವುದು ಮತ್ತು ಗಿಡಮರಗಳು ನೀಲಿಯಾದ ಆಕಾಶವನ್ನು ಮತ್ತು ಆಹ್ ನಾಲಕ್ಕು ವ್ಯಕ್ತಿಗಳು ವ್ಯಕ್ತಿಗಳನ್ನು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.